ಮತ್ತು ಮೆಡಿಕಲ್ ಶಾಪ್ ಹೆಸರು ಶ್ರೀ ಸಾಯಿ ಪವನ್ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ಸ್ ಔಷದಿಗಳು ಔಷದಿಯನ್ನು ನೀಡುವುದು.

ಮತ್ತು ಆ ರೆಸ್ಟೌರೆಂಟ್ ಬಾಗಿಲಿಗೆ ಒಂದು ಚಾಯಿ ಅಂಗಡಿ ಇದೆ ಮತ್ತು ಇಂತ ಮುಂತಾದ ನಾಲ್ಕು ಐದು ಗಿಡಗಳು ಕಬ್ಬಿಣದ ಮನೆ--

ಇದು ಒಂದು ದ್ವಿ ಚಕ್ರ ವಾಹನಗಳ ಗಾಡಿಯ ನಿಲ್ಲುವ ಸ್ಥಳವಾಗಿದೆ ಇದರಲ್ಲಿ ಹಲವಾರು ತರದ ಗಾಡಿಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ಮೂರು ದ್ವಿಚಕ್ರ ವಾಹನಗಳು ಒಂದು ಎರೆಡು ಚಕ್ರ ವಾಹನಗಳು ಈ ಬಿಲ್ಡಿಂಗನ ಹೆಸರು--

ಮುಖ್ಯದ್ವಾರ ಮತ್ತು ಬಂಡೆಗಲು ಹುಲ್ಲುಗಲು ಮಣ್ಣುಗಲು ಬಿಳಿ ಬಣ್ಣದ ಗೋಡೆ ಆಕಾಶ ಬಿಳಿ ಆಕಾಶ ಮೋಡಗಳು ನೋಡಬಹುದು.

ಟ್ಯಾಗ್ ಫ್ಯಾಷನ್ ಮತ್ತು ಅದರ ಬಗಳಿಗೆ ಒಂದು ಗೇಮಾರ್ ಹೌಸ್ ಆ ಗೇಮಾರ್ ಹೆಸರು ರಿಪಬ್ಲಿಕ್ ಗೇಮಾರ್ ಹೌಸ್ ಮತ್ತು ಆ ಬಿಲ್ಡಿಂಗ್ ಮೇಲೆ ಒಂದು ಮರದ ಗಿಡ ಚಿತ್--

ಒಬ್ಬ ಹೆಣ್ಣು ಪೂಜೆ ಮಾಡುತ್ತಾ ಇದ್ದಾಳೆ ಮತ್ತು ಮುಖ್ಯ ದ್ವಾರದಿಂದ ನಡೆದು ಹೋಗಲು ಈ ಶಿಲ್ಪಗಳ ಮೇಲೆ ಆನೆ ಹೆಣ್ಣು ಗಂಡು ಎಲ್ಲವನ್ನೂ ಶಿಲ್ಪಿಯಿಂದ ಚೆಕ್ಕಿದ್ದಾರೆ.

ಒಂದು ಮೋನಾಮೆಂಟ್ ಆಗಿದೆ ಅಥವಾ ಐತಿಹಾಸಿಕ ವಸ್ತು ಆಗಿದೆ ಅಥವಾ ಕಟ್ಟಡವಾಗಿದೆ ಇದರಲ್ಲಿ ಬಿಲ್ಡಿಂಗ್ ಹುಲ್ಲುಗಲ್ಲು ಗ್ರಾಸ್ ಮತ್ತು ಮುಖ್ಯ ದ್ವಾರ ಮತ್ತು ನಾಲ್ಕು ಐದರಿಂದ ಕಿಟಕಿಗಳು ಆಕಾಶ ಎಲ್ಲವನ್ನೂ ನೋಡಬಹುದು.